but ತಕ್ಷಣಾನೇ come back ಆಗಿರದು ನೋಡ್ಬುಟ್ಟು ಒಂತರ ಎಲ್ಲರ್ಗೂ

actually ಹಂಗೆ ಯಾರಾದ್ರು ತಪ್ಪು ಮಾಡದೇ ಅವರಿಗೆ criticize ಮಾಡ್ಬಾರ್ದು. ಈಗ ಏನಂದ್ರೆ ಈ

ಸೋಲಲೇ ಬೇಕು ಅದು form ಇಂದ ಹೋಗ್ತಾರೆ ಈವಾಗ tensions ಇರ್ಬೊದು ಮನೆಯಲ್ tensions ಇರ್ಬೊದು

ಆದಕಾರಣಗಳಿಂದ so ಇದಾಗ್ಬೇಕಾಗುತ್ತೆ.

come back ಅನ್ನೋದು ಬಂದಿದೆ ನಮ್ಗದೊಂದು ಖುಷಿಯಾದ ವಿಚಾರ ಹೌದು ಎಲ್ಲಾ ಸರಿ ನಾವೇ ಗೆಲ್ಲಕು ಆಗಲ್ಲ

ಮತ್ತೆ ಈ bowling ವಿಷಯಕ್ ಬಂದ್ರೆ ಹಮ್ bowling ವಿಚಾರ ಹ really ಬೂಮ್ರ bowling ಒಂಥರಾ ಬೂಮ್ರ ಅವ್ರು ಇದ್ರೆ ಅಂತೂ ನೀವು

ಅವ್ರು ball ಹಾಕೋ speed ಒಂದು ಮಿಂಚು ಹಿಂಗ್ ಬಂದು ಹೋದಂಗೆ ಇರುತ್ತೆ . ಹೋದಂಗಿರುತ್ತೆ ball ಹಾಕಿದ್ರೆ wicket ಬಿಳುತ್ತೆ ಅನ್ನೋ ಇದ್ರಲ್ಲಿ ಇರ್ತಿವಿ ನಾವು .

ಪಕ್ಕ wicket ಬಿಳುತ್ತೆ ಯಾರ ತರ ಹಾಕ್ತಾನೆ wicket ಬಿಳುತ್ತೆ ಅನ್ನೋ ಇದ್ರಲ್ಲಿರ್ತೀವಿ. ಹೌದು ಅವ್ರು bowling ಹಾಕುದ್ರೆ ಒಂಥರ ಎಲ್ಲರೂ cheers

ಮಾಡ್ತಾರೆ but ಅವ್ರು ಒಂದು ಅವರು bowling ಬಂದಿದ್ ತಕ್ಷಣ ಏನೋ ಒಂದು wicket ಬಿಳುತ್ತೆ ಈ overರಲ್ಲಿ ಅನ್ನೋ ಇದ್ರಲ್ಲೆ ಇರ್ತಾರೆ .

ಅವರ bowling ನಮ್ಗೆ like ಆಗುತ್ತೆ

ಹಮ್ ಮತ್ತೆ ನಂಗೆ ಚೆನ್ನಾಗ್ ಆವಾಗ

ನಮ್ದು ಜಡೇಜ ಒಂದು ದೊಡ್ಡ ಅಭಿಮಾನಿ ಅಗ್ಬಿಟ್ಟಿದೀನಿ ನಾನು ಹೌದು ನಾನು ಅಷ್ಟೆ ಹ ದೊಡ್ಡ ಅಭಿಮಾನಿ ಹೆಂಗಂದ್ರೆ ಈಗ ಅವ್ರು field ಅಲ್ಲಿದ್ರೆ batsmen ಇದ್ದಂಗೆ

ಮೂರು ಮೂರು ಜನ ಅಲ್ಲಿ captaincy main ನಾಲಕ್ ಜನ

ಹೌದು ಅವ್ರು ಒಂಥರ all rounder ತರ all-rounder ತರ ಬಾದಕರ ವಿಷ್ಯ ಏನಂದ್ರೆ ಈಗ injury ಆಗಿದೆ .

injury ಅಗಿರೋ ಕಾರಣದಿಂದ ಅವ್ರು ಈಗ ಆಚೆ ಇದಾರೆ

ಬೇಗ come back ಮಾಡ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಿದ್ದೇವೆ .

ಇನೊಂದು ನಮ್ಮ India ದಲ್ಲಿ ಕ್ರಿಕೆಟ್ ಗೆ ಇರೋವಷ್ಟು craze

ಹೌದು ಯಾಕಂದ್ರೆ ಇದು Olympics ಅಲ್ಲಿ ಇಲ್ಲ

ಅದ್ರು ಆ ಇದ್ರಲ್ಲಿರೋವಷ್ಟು ಕೂಡ ಇಲ್ಲ ಅಷ್ಟು craze ನಮ್ಮ cricket ಗೆ ಇದೆ

but ಹೆಂಗಂದ್ರೆ ಇದೆ ಒಂಥರಾ separate ಆಗ್ business ಮಾಡಿದ್ರೆ

ಅದು ದುಡ್ಡು ಜಾಸ್ತಿ ಮಾಡ್ಬೋದು ಒಂಥರಾ economy ಗೆ

ಹ ಇದು separate ಆಗಿ ಇದ್ದ್ದಕ್ಕೆ ಸ್ವಲ್ಪ develop ಆಗುತ್ತೆ money rotate ಆಗುತ್ತೆ

ಈಗೇನಾದ್ರು IPL start ಮಾಡ್ದಾಗ ಅವ್ರು ಕೊಡೋದು ದುಡ್ಡೆಲ್ಲ .

ಈಗ end ಅದಾಗ ಆ ದುಡ್ಡೆಲ್ಲ ಬಂದಿರೋದುನ್ನೆಲ್ಲ ಗೆ ಕೊಡ್ತಾರೆ .

but ನಮ್ಮ armyಗೆ ಕೂಡ ಕೊಡ್ತಿದಾರೆ ಅದೊಂದು ಇದಾಗಿದೆ ಖುಷಿ ಕರ ವಿಷ್ಯ .

actually cricket ಗೆ India ದಲ್ಲಿ heavy fans ಇದಾರೆ .

ಈಗ all over world ಅಲ್ಲಿ ನೋಡಿದ್ರೆ

football ಗೆ ಜಾಸ್ತಿ famous ಮತ್ತೆ ಜಾಸ್ತಿ ಜನ followers

ಯಾಕಂದ್ರೆ football ಎ ಜಾಸ್ತಿ countries ಅಲ್ಲಿ

but India ದಲ್ಲಿ football ಗೆ ಅಷ್ಟು ಇಲ್ಲ

ಹ India ದಲ್ಲಿ foot ball ಗಿಂತ cricket ಗೆ ಜಾಸ್ತಿ famous

ಖಂಡಿತ ಖಂಡಿತ ಅದು IPL ಬಂದ್ರೆ ಅಂತು ನೀವು ಅದು ಕೇಳೋ ಇದೆ ಇಲ್ಲ ಅಲ್ಲಿ .

ಎಲ್ಲರೂ ಇದ್ರಾಗೆ ಎಂತ full concentration ಇಂದ ನೋಡ್ತಿರ್ತಾರೆ ಎಲ್ಲಾ ಹೌದು ನಾಳೆ exam ಇದ್ರೂ ಪರ್ವಾಗಿಲ್ಲ

ಎಲ್ಲರೂ ಅದುನ್ನ ನೋಡಿ ಯಾಕಂದ್ರೆ ಎಲ್ಲರೂ ಒಬ್ಬೊಬ್ರು fan ಇರ್ತಾರೆ ಅಲ್ಲಿ

correct ಈಗ ನಾನು for example ವಿರಾಟ್ ಕೊಹ್ಲಿ batting

cricket ಅನ್ನೋದ್ ಒಂಥರಾ ಮಕ್ಕಳಲ್ಲಿ ಒಂದು blood ಇದ್ದಂಗೆ.

correct ಇನ್ನೂ ನಮ್ India ದಲ್ಲಿ cricket ಗೆ ಏನಾದ್ರು government ಅವ್ರು ಕೊಡ್ಬೇಕಾಗಿರೋದು ಏನಾದ್ರು ಇದಿಯ? government ಅವ್ರು ಈಗ ಅಂತಂದ್ ಏನು ಇಲ್ಲ but ಅವ್ರು own business

ಆ income ನ ಅವ್ರು ಕೊಡ್ತಿದಾರೆ ಅವಾಗ್ಲೆ ಹೇಳ್ದಂಗೆ

ಆವೃಗೆನ್ ಸಹಾಯಾನು ಬೇಕಿಲ್ಲ ಈ government ಕಡೆಯಿಂದ

ಒಂದೇನಂದ್ರೆ government ಕಡೆ ಇಂದ support ಕೊಡ್ಬೇಕ್ ಅವ್ರಿಗೆ

ಹ ಈಗ club ಏನೋ ಮಾಡಿದಾರೆ ಅದು government club ಮಾಡಿ ಅದ್ free ಇದ್ ಮಾಡೋ ತರ

ಮಾಡ್ಬಿಟ್ಟು ಹಳ್ಳಿಗಳ ಕಡೆ ಇನ್ನೂ ಗಲ್ಲಿ cricketer's ಅಂತ ಹೇಳ್ತಾರೆ

ಆವೃನ್ನೆಲ್ಲ ಪ್ರೋತ್ಸಾಹಿಸಿದರೆ ಒಳ್ಳ್ ಒಳ್ಳೆ ಕಲೆಗಳು ನಮ್ ಕರ್ನಾಟಕದಿಂದಾನು ಹೊಗ್ಬೋದಲ್ಲಿಗೆ

ಈಗ clubs ಗೆ ಸೇರ್ಬೇಕಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ fees

but money ಇರೋದಿಲ್ಲ

ಈಗ ಉದಾಹರಣೆ ನಮ್ಮ ಉರಲ್ ಕಡೆನೂ ನೋಡ್ತಿರ್ತೀವಿ

ಸಾಯಂಕಾಲ cricket ಎಷ್ಟು ಚೆಂದ ಆಡ್ತಿರ್ತಾರಂದ್ರೆ

ಇವ್ರು ಅವ್ರು ಬರ್ತಿದ್ರೆ ಓಹ್ ವಿರಾಟ್ ಕೊಹ್ಲಿ ಬರ್ತಿದಾನೆ ಅಂತ ಹೆಸರಿಟ್ಟಿ ಕೂಗ್ತೀವ್ ಆವೃನ್ನ

ಯಾಕಂದ್ರೆ ಆ ಅಷ್ಟು ಚೆನ್ನಾಗ್ ಆಡ್ತಾರವ್ರು batting

captaincy ಮಾಡೋದು ನೋಡ್ದೆ ಅಂದ್ರು ನನಿಗೆ ತುಂಬಾನೇ ಚೆನ್ನಾಗಿ ಇಷ್ಟ ಆಗುತ್ತೆ ಅವ್ರ್ ಕಡೆ ನೋಡುದ್ರೆ

ಇವೃನ್ನೆಲ್ಲ ಯಾಕ್ ಕಳ್ಸ್ಬಾರ್ದು ಇದಿಕ್ಕೆ ಅಂತಾನೆ ಅನ್ಸುತ್ತೆ

ನೋಡುದ್ರೆ ಪಾಪ ಅಂದ್ರೆ

support ಇದ್ರಂತು ಖಂಡಿತ ಅವ್ರು ಒಂದು international player ಅಂತಾನೆ ಇದ್ ಮಾಡ್ಬೋದ್ ನಾವು .

ಈ Indiaದಲ್ಲಿ ಇನ್ನ

ಒಂಥರಾ government recognize ಕೊಟ್ಟು

develop ಮಾಡ್ಬೋದು ಮತ್ತೆ ಇನ್ನ ಈಗ for example clubs ಇರುತ್ತೆ ಮತ್ತೆ ಈ stadiums